ಮತ್ತೆ ತೆಳಗಡೆ ಅನೇಕ ರೀತಿಯ ಶಾಪ್ಸ್ ಕೂಡ ಇದ್ದಾವೆ.

ಚಿತ್ರದಲ್ಲಿ ಒಂದು ಫಂಕ್ಷನ್ ಹಾಲ್ ಇದೆ.

ಅದೇ ರೀತಿ ಫಂಕ್ಷನ್ ಹಾಲ್ ನಲ್ಲಿ ಒಬ್ಬ ವ್ಯಕ್ತಿ ಏನೋ ಒಂದು ಮೈಕ್ ಇನಲ್ಲಿ ಹೇಳುತ್ತಿದ್ದಾನೆ ಮತ್ತು ಹಲವಾರು ಜನ ದೊಡ್ಡಮಟ್ಟದ ಮಕ್ಕಳ ಕಾಣಿಸ್ತಾ ಇದ್ದಾರೆ.

ಮತ್ತೆ ಈ ಒಂದು ಫಂಕ್ಷನ್ ನಲ್ಲಿಗೆ ಅನೇಕ ರೀತಿಯ ಕಿಡ್ಕಿಗೋಳು--

ಮತ್ತೆ ಎರಡ್ ಬೈಸಿಕಲ್ ಕಾಣುಸ್ತಾ ಇದೆ.

ಸೂಪರ್ ಮಾರ್ಕೆಟ್ ಅಲ್ಲಿ ಎಲ್ಲಾ ತರ ವಸ್ತುಗಳು ಸಿಗ್ಬೋದು.

ಮತ್ತು ಈ ಸೈಡ್ ಲಡ್ಡು ಮತ್ತೆ ಎಲ್ಲ ಪೇಡ ಅದೇ ರೀತಿ ತೆಳಗಡೆ ಮೈಸೂರ್ ಪಾಕು ಕೆಲವು ಸ್ವೀಟ್ಸ್ ಅನ್ನು ಇಲ್ಲಿ--

ಇಲ್ಲಿ ಬೀಚಿ ನ ಮೇಲೆ ಕೆಲವು ವ್ಯಕ್ತಿಗಳು.

ಓಕೆ ಜ್ಯುವೆಲರಿ ಶಾಪ್ ದು ಕಾಣಿಸ್ಲ ಇದು--

ಮೇಲೆ ಒಂದು ಕ್ಯಾಲೆಂಡರ್ ಕೂಡ ಕಾಣಿಸ್ತಾ ಇದೆ.

ದೇವಸ್ಥಾನದ ಒಳಗಡೆ ಹೋಗೊದಿಕ್ಕೆ ಕೆಲವು ವ್ಯಕ್ತಿ ಹೋಗ್ತಿದ್ದಾರೆ ಕೆಲವು ವ್ಯಕ್ತಿ ಬರ್ತಿದ್ದಾರೆ.

ಈ ಗ್ಯಾರೇಜ್ ನಲ್ಲಿ ಒಂದ್ ಅ ಒಂದು ಆಟೋ ವನ್ನು ನಿಂದ್ರಿಸಲಾಗಿದೆ.

ಮತ್ತೆ ಬಿಸ್ಕೆಟ್ಸ್ ಪೌಡರ್ ಮತ್ ಕೊಬರಿ ಎಣ್ಣೆ ಅದೇ ರೀತಿ ಅನೇಕ ಕಿರಾಣಿ ಸಾಮನ್ ಕೂಡ ಎಲ್ಲಾ ಕಾಣಿಸಲಾಗಿದೆ.

ಅದೇ ಮೆಡಿಸಿನ್ಸ್ ಕೊಡ್ಲಿಕ್ಕೆ ಕ ಕೆಲವು ವ್ಯಕ್ತಿ ಇದಾರೆ.

ಮತ್ತೆ ಅವರು ಚೇರ್ಸ್ ಮೇಲೆ ಕುಂತಿದ್ದಾರೆ ಮತ್ತೆ ಎಲ್ಲಾ ಮೆಡಿಸಿನ್ ಸಾಮಾನ್ಸ್ ಕೂಡ ಇಲ್ಲಿ ಕಾಣುಸ್ತಾ ಇದೆ.

ಚಿತ್ರದಲ್ಲಿ ಒಂದು ಪೆಟ್ರೋಲ್ ಪಂಪ್ ತೋರಿಸಲಾಗಿದೆ.

ಸ್ತ್ರೀಯರು ಕೂಡ ಇದ್ದಾರೆ ಇಲ್ಲಿ ಮತ್ತು ಏನೋ ಒಂದು ಒಬ್ಬ ಸ್ತ್ರೀ ಮತ್ತೊಬ್ಬ ಸ್ತ್ರೀ ಕಡೆ ಏನೊ ಒಂದು ಕೇಳುತ್ತಿದ್ದಾ--

ಜನರೇಟರ್ ಕೂಡ ಇದೆ ಇಲ್ಲಿ ಕೂಡ್ಲಿಕ್ಕೆ ಒಂದು ಚೇರ್ ಇದೆ ಎಲ್ಲಾ ಕಂಪ್ಯೂಟರ್ಸ್ ಆನ್ ಆಗಿ ಇದವೆ.

ಚಿತ್ರದಲ್ಲಿ ಒಂದು ಶ ಹೋಟೆಲ್ ಅನ್ನು ತೋರಿಸಲಾಗಿದೆ.

ಆ ಚಿತ್ರದಲ್ಲಿ ಒಂದು ಕಾಮತ್ ಹೋಟೆಲ್ ಅನ್ನು ತೋರಿಸಲಾಗಿದೆ.

ಇಲ್ಲಿ ಕೆಲವು ಇಲ್ಲಿ ಬಂದ ವ್ಯಕ್ತಿಗಳು ತಲೆಗೆ ಬಟ್ಟೆ ಕಟ್ಕೊಂಡೆ ಬರ್ಲೆ ಬೇಕು.

ಈ ಒಂದ್ ಚಿತ್ರದಲ್ಲಿ ಒಂದು ಸ್ಕೂಲ್ ತೋರಿಸಲಾಗಿದೆ.

ಇದೆ ರೀತಿ ದೇವಸ್ಥಾನ ಈ ಹೊರಗಡೆ ನಿಂತಿರುವ ವ್ಯಕ್ತಿಗೆ ನೆರಳ್ ಬರೋದಿಕ್ಕೆ ಮೇಲೆ ಒಂದು ಏನೊ ಒಂದು ಕಟ್ಟಿದ್ದಾರೆ.

ಕೆಲವು ಹಸಿರು ಹುಲ್ಲು ಇದೆ ಮತ್ತು ಕಂಬಗಳು ಇದೆ ಲೈಟ್ಸ್ --

ಈ ರೋಡಿನ್ ಮೇಲೆ ಕೆಲವು ಗಾಡಿ ಇದ್ದಾವೆ.

ಇ ಒನ್ ಚಿತ್ರದಲ್ಲಿ ಒಂದು ಅ ಹೋಟೆಲ್ ಅನ್ನು ತೋರಿಸಲಾಗಿದೆ.

ಅದೇ ರೀತಿ ಕುಡಿಯಕ್ಕೆ ನೀರ್ ಕೂಡ ಇಕ್ಕಿದ್ದಾರೆ ಕೂಲಾಗಿ--

ರೆಡ್ದು ವೈಟು ಪಿಂಕು ಯಲ್ಲೋ ಕ್ರೀಮ್ ಅದೇಗೆ ತಾನೇ ಕಂಡರೆ--

ಇಲ್ಲಿ ಜೆರಾಕ್ಸ್ ಅನ್ನು ತೋರಿಸಿ ಅಂ ಇದೆ ಮತ್ತೇ ತೆಳಗಡೆ ಶಾಪ್ ಇದೆ.

ಎಲ್ಲಾ ರೀತಿಯ ವಸ್ತು ಕಾಣಸ್ಲಾ ಇದೆ.

ಅದೇ ರೀತಿಲಿ ಫಂಕ್ಷನ್ ಸ್ಟೇಜ್ ಕೂಡ ಡೆಕೋರೇಟ್ ಮಾಡಿದ್ದಾರೆ.

ಮತ್ತೆ ಇಲ್ಲಿ ಕೆಲವು ಚಿಕ್ಕ ಚಿಕ್ಕ ಗಿಡ ಕೂಡ ಇಕ್ಕಿದರೆ ಶೋಸಲೆಕೆ ಮತ್ತ ಸ್ಟೇಜ್ ಮೇಲೆ ಒಂದ್ ದೊಡ್ಡ ಚೇರ್ ಹಾಕಿ--

ಈ ಒನ್ ಚಿತ್ರದಲ್ಲಿ ಒಂದು ಅ ದೊಡ್ಡದು ಮೈದಾನ ಕಾಣಿಸ್ತಾ ಇದೆ.

ವೇತಿ ಮೈದನ ಎದುರುಗಡೆಗೆ ಟೆಂಟ್ ಕೂಡ ಹೊಡೆದಿದ್ದಾರೆ.

ಮತ್ತ ಕಾರ್ಮಿಕರು ತನ್ನ ಕೆಲಸವನ್ನ ಮಾಡುತ್ತಿದ್ದಾರೆ ಈ ಅವ್ರು ತಲೆ ಮೇಲೆ ಟೋಪಿ ಹಾಕೋಕೊಂಡಿದ್ದಾರೆ.

ಒಬ್ಬವನ್ನು ಬ್ಲಾಕ್ ಕಲರ್ ಶರ್ಟ್ ಮತ್ತೆ ಒಬ್ಬವನು ಬ್ಲೂ ಕಲರ್ ಶರ್ಟ್ ಹಾಕೊಂಡಿದ್--

ಈ ಒನ್ ಚಿತ್ರದಲ್ಲಿ ಸಾಗರ್ ಡಿಸ್ಟ್ರಿಬ್ಯೂಟರ್ ಅಂತ ಬೋರ್ಡ್ ಇದೆ.

ಶಾಪ್ ಇದೆ ಇಲ್ಲಿ ಟಿ_ವಿ ಫ್ರಿಡ್ಜ್ ಅದನ್ ಸಿಗುತ್ತವೆ.

ಮತ್ತೆ ಇಲ್ಲಿ ಯಾವುದೇ ವ್ಯಕ್ತಿ ಕೂಡ ಕಾಣಸ್ತಾ ಇಲ್ಲ.